ಸ್ಟೇಜಿನ ಮೇಲೆ ಆರ್ಕೆಸ್ಟ್ರಾ ಮಾಡಲು ಗಾಯಕರು--

ಕಾಣಲು ಫ್ಯಾನ್ಸಿ ಸ್ಟೋರ್ ಹಾಗೆ ಕಾಣುತ್ತದೆ ಇದಕ್ಕೆ ಇಲ್ಲಿ ಮಕ್ಕಳಿಗೆ ಬೇಕಾದ ಸಲಕರಣೆಗಳು ಬೊಂಬೆಗಳು ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂ ನೋಡಾಲು ಚೆನ್ನಾಗಿ ಇದೆ ಆ ಕಡೇ ಈ ಕಡೆ ಮಾರ್ಕೆಟ್ ಇದೆ.

ಹಲವಾರು ವಸ್ತುಗಳು ಇದನ್ನು ಮಾರಲು ಇಟ್ಟಿದ್ದಾರೆ ಕಮರ್ಶಿಯಲ್ ಬಿಲ್ಡಿಂಗ್ ಹಾಗೆ ಕಾಣಿಸುತ್ತದೆ ಮುಂದೆ ಚೆನ್ನಾಗಿ ಕಾಣಿಸುತ್ತದೆ.

ಕೆರೆಯ ಪಿಚ್ಚರ್ ತುಂಬ ಚೆನ್ನಾಗಿ ಕಾಣುತ್ತದೆ ಹತ್ತಿರದಲ್ಲಿ ಮರಗಳು ಕಾಣುತ್ತದೆ ಎದುರುಗಡೆ ಚೇರನ್ನು ಇಟ್ಟು ಪ್ರವಾಸಿಗರನ್ನು ತುಂಬಾ ಅಲಂಕರಿಸಿಕೊಂಡು ತುಂಬಾ ಚೆನ್ನಾಗಿ ಕಾಣುತ್ತದೆ.

ಆಂ ಅಲಂಕಾರಿಕ ವಸ್ತುಗಳು ರಸ್ತೆಯ ಆ ಕಡೆ ಈ ಕಡೆ ಹಸಿರು ಬಣ್ಣದ ಮರಗಳು ತುಂಬಾ ಚೆನ್ನಾಗಿ ನೋಡಲು ತುಂಬ ಚೆನ್ನಾಗಿ ಕಾಣುತ್ತದೆ.

ಬಂಡೆಕಲ್ಲು ನು ಅದನ್ನು ನೋಡಲು ತುಂಬ ಚೆನ್ನಾಗಿ ಕಾಣುತ್ತದೆ ಆಕಾಶದಲ್ಲಿ ಮೋಡಗಳು ನೋಡಲು ತುಂಬ ಚೆನ್ನಾಗಿ ಕಾಣುತ್ತದೆ ಆ ಕಡೆ ಈ ಕಡೆ ಹುಲ್ಲುಗಳನ್ನು ಬೆಳೆದು ಅದು ತುಂಬ ಚೆನ್ನಾಗಿ ಕಾಣುತ್ತದೆ ಒಬ್ಬ ಮನುಷ್ಯ ನಿತ್ಕೊಂಡು ನೋಡುತ್ತಾ ಇರುತ್ತಾನೆ.

ಆ ಎಲ್ಲರಿಗೆ ಬರ್ಲಿಕ್ಕೆ ಹವನ ಮಾಡ್ಳಿಕ್ಕೆ ಚಂದದಲ್ಲಿ ಕಾಣ್ತದೆ ಎದುರುಗಡೆಯಿಂದ ವ್ಯವಸ್ಥೆಯನ್ನು ಮಾಡಲಾಗಿದೆ ನೋಡ್ಕೊಳ್ಳಿಕ್ಕೆ ಎಲ್ಲ.